ನಾನ್ ಹೇಳಿದ್ ಅಂದ್ರೆ ಬರ್ತಾರೆ ಅವ್ರು.

So ನಿಂಗೆ ಕೇಳಿ ಹೇಳ್ತೇನೆ ನಾನು ಬರ್ತಾರಾ ಇಲ್ಲ ಅಂತ?

ಹೌದು, ಮತ್ತೆ ಎಂತ ಅಂದ್ರೆ ಈಗ ಅಹ್ ಶನಿವಾರ match , ಶನಿವಾರ semifinal ಆಗ್ತದೆ ಒಂದು ಇಪ್ಪತ್ತು ವರ್ಷದ ಒಳಗೆ ಶನಿವಾರ, ಐತಾರಾ open open match.

ಗೊತಾಯ್ತಾ? ಅದ್ರಲ್ಲಿ ಇದ್ರಲ್ಲಿ semi ಇಪ್ಪತ್ತು ವರ್ಷದಲ್ಲಿ semi ಬಂದವರಿಗೆ ಅಹ್ open match ಅಲ್ಲಿ final ಗೆ.

ನಿಮ್ ಜನಯೆಲ್ಲ ಒಟ್ಟಾಗಿದ್ದರಲ್ಲಾ ಆರು ಜನ?

ಅವತ್ತು ನೀವ್ ಆಟ ಅಡಿದೊಂದು ನೆನಪೇ ನಂಗೆ.

ಅದು ಎಂತ ಆಟ ಮಾರೆಯಾ ಅದು? ಅವ್ರಿಗೊಂದು ಹೊಡ್ದ್ವಿ ಮಾರೆ, ನಾಯಿಗೆ ಹೊಡ್ದಾಗೆ ಹೊಡ್ದ್ವಿ.

ಹ ನಾಳೆ ನಮಗೆ ಅಹ್ ಎಂಟು ಮುಕ್ಕಾಲಕ್ಕೆ. first match ಎಂಟು ಮುಕ್ಕಾಲಕ್ಕೆ.

ಹ. ಹ ನಮ್ಮದೆ. team ಎದುರದ್ದು league match .

ಹಾ ಆರು match ಬರ್ತದೆ. ಆರು team ಉಂಟು. ಆರು team ಒಟ್ಟಿಗೆ ಆಟ ಆಡ್ಬೇಕು ನಾವು. ಹ ಆರಾದ್ರೆ ಅಹ್ ಐದು ಐದು league ಆಗ್ತದಾ?

ಹಾ ಆಯ್ತು ನಾವ್ ಅವರನ್ನ ಭರತ್ ನವರನ್ನ ಕೇಳ್ತೀನಿ.

ಹಾ ಮತ್ತೆ ಆಡುವ ನಾಳೆ ಅಹ್ ನಾಳೆಗೆ ನಾವ್ ಎಂಟು ಗಂಟೆಗೆ ಬರ್ತೇನೆ.

ಹಾ ಮತ್ತೆ ಅವರನ್ನು ಸಂದೇಶ ಮತ್ತೆ ಭರತನನ್ನು ಕೇಳು?

ಹ~ ಹಣ ಎಷ್ಟು ತರ್ಬೇಕು ಅಲ್ಲಿಗೆ?

ಹ. ಆಯ್ತು ನಾನ್ ಮತ್ತೆ ಮಾಡ್ಬೋದಾ? ಮಾಡ್ಬೇಕ ನನ್ನ ಗೆಳೆಯರು ಬಂದ್ರು ಮಾರೆ.

ಹ okay, okay ಇಡ್ತೇನೆ.

ಹ್ಮ್ Hello ಪ್ರೀತಿಕಾ ಹೇಳು.

ಕೂತ್ಕೊಂಡಿದ್ದೇನೆ ನೀನೇನ್ ಮಾಡ್ತಿದ್ಯಾ? ನಾನ್ಸ ಕೂತ್ಕೊಂಡಿದ್ದೇನೆ ಮತ್ತೆ ಮನೇಲಿ ಎಲ್ಲ ಹೇಗಿದ್ದಾರೆ? ಹಾ ಮನೆಯಲ್ಲಿ ಚೆನ್ನಾಗಿದ್ದಾರೆ. ನಿಮ್ ಮನೆಯಲ್ಲಿ ಹೇಗಿದ್ದಾರೆ? ಹ ನನ್ನ ಮನೇಲಿ ಕೂಡ ಚನ್ನಾಗಿದ್ದಾರೆ ಮತ್ತೆನು ಏನು ತಿನ್ಲಿಕ್ಕೆ?

ನನಗೆ ಇಡ್ಲಿಯ ಅಂದ್ರೆ ಮತ್ತೆ ದಸರಾ ಹಬ್ಬಕ್ಕೆ ರಜೆ ಅಲ್ವಾ ಎಲ್ಲಿಗೆ ದಸರಕ್ಕೆ ಹೋಗ್ಲಿಕ್ಕೆ ಇಲ್ವಾ? ಹೋಗ್ಲಿಕ್ಕುಂಟು ಪ್ರೀತಿಕಾ ನಿನ್ಗೆ ಹೋಗ್ಲಿಕ್ಕಿಲ್ವಾ? ಅ ನನ್ಗೆಸ ಹೋಗ್ಲಿಕ್ಕುಂಟು ನೀನೆಲ್ಲಿ ಮಂಗ್ಳೂರಿಗೆ ಹೋಗ್ತೀಯ ಉಚ್ಚಿಲಕ್ಕೆ ಹೋಗ್ತೀಯಾ? ನಾವು ಯಾವಾಗ್ಲು ಮಂಗ್ಳೂರಿಗೆ ಹೋಗದು ಈ ಸಲ ಆ ಉಚ್ಚಿಲಕ್ಕೆ ಹೋಗುವಂತ.

ಹ ಹೌದಾ ಯಾರೆಲ್ಲ ಹೋಗ್ತಿದೀರಾ? ನಾವು ಮನೆಯವರು ಹೋಗುದು ನೀವು ನಿಮ್ಗೆ ಹೋಗ್ಲಿಕ್ಕಿಲ್ವಾ? ಆ ನನ್ಗೆಸ ಹೋಗ್ಲಿಕ್ಕುಂಟು, ನಾನ್ ಇದು ಅಂದ್ರೆ ಉಚ್ಚಿಲಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಯಾಕಂದ್ರೆ ಅಲ್ಲಿ ಮೊದಲ ಸಲ ಅಲ್ವಾ ಪೂ~ ದಸರಾ ಪೂಜೆ ಅದಕ್ಕೆ. ಹ ಹೌದಾ ಯಾರೆಲ್ಲ ಹೋಗೋದು ನೀವು? ನಾನು ಮತ್ತೆ ಅಕ್ಕ ಅಂತ decide ಆಗಿದ್ದೇವೆ.

ನಾವ್ ಮನೆಯವ್ರು ಎಲ್ರು ಹೋಗೋದು ಅಷ್ಟೆ ಗೆಳತಿಯರು ಬರುದಿಲ್ವಾ? ಇಲ್ಲ ಅವರನ್ನ್ ಕೇಳಿದೆ ಅವರು ಬರುವುದಿಲ್ಲ ಅಂತ ಹೇಳಿದ್ರು ಅದಕ್ಕೆ ಮತ್ತೆ ನನ್ನ ಅಕ್ಕನ ಹತ್ರ ಕೇಳಿದ್ದಕ್ಕೆ ಅವಳು ಬರ್ತೆನಂತ ಹೇಳಿದ್ಲು. ಹೌದಾ ನಾನ್ಸ ಬರ್ಬೋದಾ ನಿಮ್ಮೊಟ್ಟಿಗೆ? ಅ ನಿನ್ಸ ಬಾ ಮತ್ತೆ ನಿನ್ನ ಗೆಳತಿಯರು ಯಾರು ಬರ್ತಿಲ್ವಾ? ಯಾರು ಬರುದಿಲ್ಲ ಪ್ರೀತಿಕಾ.

ಆ ಹೌದಾ ಹಾಗಾದ್ರೆ ನನ್ಜೊತೆ ಬಾ ಒಟ್ಟಿಗೆ ಹೋಗೋಣ.

ಮತ್ತೆ ದೇವಿ ಮತ್ತೇ ದೇವರ್ನಲ್ಲ ಕೂರಿಸ್ತಾರಲ್ಲ ಪೂಜೆಗೆ. ಹಾ ಹೌದು ತುಂಬ ಸಂಭ್ರಮ ಇರ್ಬೋದಲ್ಲಾ? ಹ ಹೌದು ಒಟ್ಟಿಗೆ ಆಹ್ ಹೋಗುದಲ್ಲ.

ಹೌದು ಹುಲಿವೇಷ ಬಂದಿದಾ?

ಆ ಹೌದು ಬಂದಿದೆ. ನಿಮ್ಮ ಮನೆಯಾಚೆ ಬಂದಿದೆಯಾ? ತುಂಬ ಬಂದಿದೆ ನಿಮ್ಮಾಚೆ ಎಷ್ಟು ಬಂದದ್ದು? ನಮ್ಮಾಚೆ ಸ್ವಲ್ಪ ಈ ಸಲ ಕಮ್ಮಿ ಬಂದದ್ದು ಮೊದಲಿನ ಸಲ ಬರ್ಲಿಲ್ಲ.

ಆ ನಿಮ್ಮಾಚೆ ತುಂಬ ಬಂದಿದ್ಯಂತಲ್ಲ?

ಆ ಮತ್ತೆ ನೃತ್ಯ ಏನಾದ್ರು ಇದಿಯಾ ಮಾಡ್ಲಿಕ್ಕೆ? ಹೊ ನಿನ್ನೆ ಇತ್ತು ನನ್ನ ತಂಗಿಗೆ.

ಆ ಹೋಗಿದ್ವಿ, ನೀವ್ ಹೋಗ್ಲಿಲ್ವಾ? ಇಲ್ಲವ ಸಮಯ ಮೀರಿತ್ತು, ಹಾಗಾಗಿ ಮನೆಯಲ್ಲಿ ಬಿಡ್ಲಿಲ್ಲ ನಾಳೆ ಹೋಗುವ ಅಂತ ಹೇಳಿದ್ರು. ಹೌದಾ ನಾಳೆ ಪೂಜೆ ಉಂಟಲ್ಲ. ಹ ಹೌದಾ? ಹಾ ತುಂಬ.

ನಾಳೆ ಒಂದು ಹನ್ನೊಂದು ಗಂಟೆಗೆ ಹೋಗುದು.

ಆಯ್ತಾಯ್ತು ನೀನು ಕೂಡ ಬಾ ಹನ್ನೊಂದು ಗಂಟೆಗೆ ಹೋಗೋಣ. ಹ ಆಯ್ತು.

ಹಾ bus ಅಲ್ಲಿ ಹೋಗುದು. ನಾಳೆ ನಿನ್ಗೆ ಬೆಳಗ್ಗೆ ಹೇಳ್ತೇನೆ. ಆಯ್ತಾಯ್ತು ಅ ಇಡ್ಲ ಹಾಗಾದ್ರೆ.

ಹಾ ಹ್ಮ್‌ ಎಂತ ಗೊತ್ತುಂಟ ವಿಸ್ಮಿತ ಮೊನ್ನೆ Deepavali ಹಬ್ಬಯೆಲ್ಲಾ ಹೇಗಾಯ್ತು ನಿಮ್ದು. ನಮ್ದು ಅಂತೂ ಚಂದಾ ಆಯ್ತು ಮಾತ್ರ Deepavali ಹಬ್ಬ ನಾವು ಎಂತ ಅ ಶಾಲೆಯಲ್ಲ ರಜೆ ಕೊಟ್ಟಿದ್ರು. ಐದು ದಿನ ಅಲ್ಲ ದಿನ ಅಂತ ರಜೆ ಕೊಟ್ಟಿದ್ರು ನಾವು ಆ ದಿನದಲೆಲ್ಲ ಹೋಗಿ ಸುರು ಗೆ ಹೊದ್ವಿ ಅಂಗಡಿಗೆ ಮನೆಗೆಲ್ಲ ಎಲ್ಲ ಮನೆಯಲ್ಲಿ ಎಲ್ಲ ಬಂದ್ರು ಹಣಯೆಲ್ಲಾ ಕೊಟ್ರು ನಮ್ಗೆ. So ಹಣಯೆಲ್ಲ ಇಟ್ಕೊಂಡು ಪೇಟೆಗೆಲ್ಲ ಹೊದ್ವಿ. ಪೇಟೆಗೆಲ್ಲ ಹೋಗಿ dress ಯೆಲ್ಲ ತಗೊಂಡ್ವಿ dress ಯೆಲ್ಲ ತಗೊಂಡು. ಪಟಾಕಿಯೆಲ್ಲ ಸಿಕ್ತಲ್ಲಿ ಪಟಾಕಿಯೆಲ್ಲಾ ನೋಡಿ ಆಸೆ ಆಯ್ತು ಬಿಡುವ ಅಂತ ಆದ್ರೆ ಬಿಡ್ಲಿಕ್ಕೆ ಹೆದರ್ಕ್ಕೆ ಆಗ್ತದೆ ಆದ್ರೂಸ ತಕೊಂಡದ್ದು ತಕೊಂಡದ್ದುಆಮೇಲೆಲ್ಲಾ ಬಂದ್ವಿ ಮನೆಗೆ ಬಂದು. ಎಲ್ಲ ರಾತ್ರಿಯೆಲ್ಲಾ ಸ್ನಾನ ಮಾಡ್ಲಿಕ್ಕೆಲ್ಲ ready ಮಾಡಿದ್ವಿ. ಹಾ ಪೂಜೆಯೆಲ್ಲಾ ಮಾಡಿ ಬಿಸಿ ನೀರೆಲ್ಲ ಮಾಡಿ ಬಿಸಿ ನೀರಿನ ನಂತ್ರ ನೀರೆಲ್ಲ ಹಾಕಿ ಪೂಜೆ ಮಾಡಿದ್ರು ಆಮೇಲೆ next day ಎದ್ದದ್ದು ಬೆಳ್ಳಿಗೆಸ ಒಂದು ಮಲ್ಕೊಳ್ಳಿಕ್ಕೆಸ ಬಿಡ್ಲಿಲ್ಲ ಬೆಳ್ಳಿಗೆ ಬೇಗ ಬೆಳ್ಳಿಗೆ ಎಬ್ಸಿದ್ರು ಮನೆಯಲ್ಲಿ ಮನೆಯಲ್ಲಿ ಎಬ್ಸಿ. ಎಣ್ಣೆ ಹಚ್ಚ್ಕೊಳಿ ಎಲ್ಲ ಹೇಳಿದ್ರು ಎಲ್ಲ ಎಣ್ಣೆ ಹಚ್ಚಿ ಬೆಳ್ಳಿಗೆ ಬೇಗ ಸ್ನಾನ ಮಾಡಿದ್ವಿ. ಆ ದಿವ್ಸ ಎಣ್ಣೆ ಮನೆ ಮೈಗೆ ಹತ್ತಿದ್ದು ಬಿಡ್ತದ ತಿಕ್ಕಿ ತಿಕ್ಕಿ ಸಾಕಾಗ್ತದೇ ಆದ್ರೂಸ . ಒಂದು ಸ್ನಾನ ಮಾಡಿ ಬಂದದ್ದು. ಸ್ನಾನ ಎಲ್ಲ ಮಾಡಿ ಬಂದು ಚಾ ಎಲ್ಲ ಕುಡ್ದದ್ದು ಚಾ ಎಲ್ಲ ಕುಡ್ದು ಸಂಜೆ ಹೊತ್ತಿಗೆ. ಎಲ್ಲ ಅಡಿಗೆಗೆಲ್ಲ ready ಮಾಡಿದ್ವಿ full ಗಮ್ಮತ್ ಅಡಿಗೆ ಪಾಯಸ ಎಲ್ಲ ಮಾಡಿದ್ವಿ ನಿಮ್ಮನೆಗೆ ಎಂತ ಮಾಡಿದಿರ ಅಡಿಗೆಯೆಲ್ಲಾ ನಮ್ಮದಲ್ಲಿ ಕಡ್ಬು ಎಲ್ಲ ಮಾಡುದು ಬಿಸಿ ಮತ್ತೆ ಎಲ್ಲ ನಾಕ್ ಐದು ಪದಾರ್ಥಯೆಲ್ಲ ಮಾಡಿ ಅಡಿಗೆ ಊಟ ಮಾಡಿದ್ದು. ಊಟ ಮಾಡಿದ್ವಿ ಸಂಜೆ ಆದ್ಮೇಲೆ ಪೂಜೆಗೆಂತ ready ಎಲ್ಲ ಮಾಡಿದ್ವಿ ನಾವು ಪ್ರಸಾದ ಎಲ್ಲ. ಊಟ ಆಗೋಹೊತ್ತಿಗೆ ಪಟಾಕಿ ಬಿಡ್ಲಿಕ್ಕೆಲ್ಲ ಹೇಳಿದ್ರು ನಂಗೆ ಎಲ್ಲಿ ಬರ್ತದೆ ಪಟಾಕಿ ಬಿಡ್ಲಿಕ್ಕೆ ನಾನು ಹೆದ್ರಿ ಕುತ್ಕೊಂಡದ್ದು ನಾನು ಬಿಡುದಿಲ್ಲ ಅಂತ ಹೇಳಿ ಆದ್ರೂಸ ಮನೆಲೆಲ್ಲ at least ಒಂದು ನಕ್ಷತ್ರ ಕಡ್ಡಿ ಆದ್ರೂ ಬಿಡು ಅಂತ ಹೇಳಿದ್ರು. ನಂಗೆ ಅದು ಬಿಡ್ಲಿಕ್ಕೆಸಾ ಹೆದ್ರಿಕ್ಕೆ ಆಗ್ತದೆ ನಾನ್ ಆಗುದಿಲ್ಲ ಅಂತ ಹೇಳಿದ್ದು. ಆಮೇಲೆ ಎಂತ ಮಾಡಿದ್ದು ನನ್ನದು ಅಜ್ಜಿ ಸಣ್ಣದು ಇರುವಾಗ Deepavali ಹಬ್ಬಕ್ಕೆ ನಕ್ಷತ್ರ ಕಡ್ಡಿ ಬಿಡ್ಲಿಕಂತ ಹೇಳಿ ಇಬ್ಬರನ್ನು ಕಟ್ಟಿ ಕರ್ಕೊಂಡು ಬರ್ತಿದ್ರು ಅದಕ್ಕೆ. ಹಾಗೆ ಎಲ್ಲಾ ಹಾಗೇನೇ ಮಾಡಿದೆ ನಾನು ಒಂದು ಉದ್ದ ಕಡ್ಡಿ ತಗೊಂಡು ಕಡ್ಡಿ ಬಿಟ್ಟದ್ದು ಆಮೇಲೆ ಅದ್ರಲ್ಲಿ ಎಲ್ಲ ಎಲ್ಲ ಅದರದ್ದೇ. ಹಾಗೆ ಅದೆಲ್ಲ ಮಾಡಿದ್ದು ಮತ್ತೆ ರಾತ್ರಿ ಪುನಃ ಎಲ್ಲ ಸಿಹಿ ಕಡ್ಬು ಎಲ್ಲ ಇತ್ತು ಅದನ್ನೆಲ್ಲ ತಿಂದದ್ದು ನಾವು ತಿಂದು ಮತ್ತೆ ಮಲ್ಕೊಂಡದ್ದು . ಹಾಗೆ full ಗಮ್ಮತ್ ಮಾಡ್ತಾ ಇದ್ವಿ ನಾವ್ Deepavali ಹಬ್ಬಕ್ಕೆ full family ಅವ್ರೆಲ್ಲ ಒಟ್ಟಾಗ್ತತಿದ್ವಿ ಒಟ್ಟಾಗಿ. ಹಬ್ಬ ಒಂದು ಮಾಡುದು ಎಂತಸ ಆಗ್ಲಿ ಒಂದ್ ಹಬ್ಬ ಬಂದಾಗ ಎಲ್ಲ family ಅವ್ರೆಲ್ಲಾ ಬರ್ತಾರೆ ಬಂದು ಒಂದು ಗಮ್ಮತ್ ಹಾಗೆ next day ಅಲ್ಲಿ ಎಲ್ಲಿಗಾದ್ರೂ ತೀರ್ಗ್ಲಿಕ್ಕೆಲ್ಲ ಹೋಗ್ತಾ ಇದ್ವಿ ನಾವು beach ಗೆ. ಮತ್ತೆ Udupi ಸುತ್ಲಿಕ್ಕೆ ಎಲ್ಲ ಹೋಗ್ತಾ ಇದ್ವಿ. ಆ ದೇವಾಸ್ತನಕ್ಕೆ ಆಗಿರ್ಬಹುದು ತದನಂತರ park ಗೆಲ್ಲ ಹೋಗ್ತಾ ಇದ್ವಿ ಹಾಗೆ full ಗಮ್ಮತ್ ಮಾಡ್ತಾ ಇದ್ವಿ ಅದೇ. ಇದು ಕೊರೊನಾ time ಅಲ್ಲಿ ಸ್ವಲ್ಪ ಎಲ್ಲ ಕಸ್ಟ ಆಯ್ತು Deepavali ಗೆ ಆದ್ರೂಸ ಗಮ್ಮತ್ ಅಂತೂ ಮಾಡಿದ್ದೇವೆ. ಆ ಪಟಾಕಿದ್ದು sound ಎಲ್ಲ ಮನೆ ಹತ್ರ ಎಲ್ಲ ಅಲ್ಲೆಲ್ಲ ಹೆದ್ರಿಕ್ಕೆ ಆಗ್ತದೆ ಮನೆ ಒಳಗೆ ಓಡಿ ಹೋಗಿ ಕುತ್ಕೊಳ್ಳುದು Deepavali . ಎಸ್ಟು ಗಮ್ಮತ್ ಮಾಡ್ತಾ ಇದ್ವಿ ಅದುಸಾ ಆಗದ್ದು ಗಮ್ಮತ್ ಈಗ ಇಲ್ಲ ನಮ್ಗೆ ಸಣ್ಣದಿರುವಾಗ ಗಮ್ಮತ್ ಈಗ ಎಲ್ರೂಸ. ಆಗ ಎಲ್ಲ family ಎಲ್ಲ ಒಟ್ಟಾಗುವಾಗ ಎಸ್ಟು ಗಮ್ಮತ್ ಆಗ್ತಿತ್ತು ಈಗ ಎಲ್ಲೂಸ ಅವ್ರು. ಎಲ್ಲ ಈಗಸ ಹಾಗೆ ಹೋಗ್ತೆವೆ but ಅಷ್ಟು ಗಮ್ಮತ್ ಎಲ್ಲ ಇಲ್ಲ Deepavali ದೆಲ್ಲ ಈಗ. ಎಲ್ಲ ಹೋಗಿದೆ ಹೊಸ dress ಎಲ್ಲ ಹಾಕುದು ತಿರ್ಗುದೇ ಆಯ್ತು ನಮ್ಮದು Deepavali ಹಬ್ಬಕ್ಕೆ. ಮತ್ತೆ ಮತ್ತೆಂತ ಆ ನೀವೆಂತ ಮಾಡಿದ್ರಿ Deepavali ಹಬ್ಬಕ್ಕೆಲ್ಲ ನಂದಂತು ಹೀಗೆ Deepavali ಹಬ್ಬ ಅಂತ ಹೇಳುದು. ಮತ್ತೆ ಮತ್ತೇಂತ ಮತ್ತೇಂತ ಅವ್ರು ಹಬ್ಬ ಆಗಿ ಹೋದ ತೀರ್ಗಿ ಹೋದ್ಮೇಲೆ ಮತ್ತೆ ಬರುದು ಮನೆಯಲ್ಲಿ ಪೂಜೆಯೆಲ್ಲ ಆಗಿರ್ತದಲ್ಲ ಮತ್ತೆ ನಾವ್ ನಾವ್ ಗಮ್ಮತ್ ಮಾಡಿ ಒಂದ್ ಊಟ ಮಾಡುದು. ಆಮೇಲ್ ಅವ್ರು ಹೋಗ್ತಾರೆ ಅವ್ರು ಹೋದಾಗೆಲ್ಲ ಮಾತ್ರ ಮನೆಯಲ್ಲ ಸ್ವಲ್ಪ ಬೇಜಾರ್ ಆಗ್ತದೇ bore bore ಎಲ್ಲ ಆಗ್ತದೆ ಮತ್ತೆಂತ ಮಾಡುದು ಅವರಿಗೂಸಾ ಹೋಗ್ಬೇಕಲ್ಲ ಆಮೇಲೆ ಶಾಲೆ ಶುರುವಾಗ್ತದೆ.

ಅಲ್ಲಿ ಗಮ್ಮತ್ ಮಾಡ್ತಿದ್ವಿ.

ಹಾ hello ಹಾ hello hai .

ಆ ನಾನು ಕೂಡ ಆರಾಮ್ ಇದ್ದೇನೆ ಏನ್ಮಾಡ್ತಿದ್ದೀಯ?

ನಾನು ನಾನ್ exam ಗೆ ಓದ್ತಾ ಇದ್ದೇನೆ, ನೀವು?